ಅದೇ ತರನಾಗಿ ಒಬ್ಬ ವ್ಯಕ್ತಿ ಒಳಗಡೆ ಮೂವ್ ಆಗ್ತಿದ್ದಾನೆ ಒಬ್ಬ ವ್ಯಕ್ತಿ ಸ್ಟ್ಯಾಂಡ್ ಅಲ್ ನಿಂತ್ಕೊಂಡಿದ್ದಾನೆ.

ಈ ಚಿತ್ರದಲ್ಲಿ ನಾವು ಏನಪ್ಪಾ ಅಂದ್ರೆ ಒಂದು ಬ್ಲಾಕ್ ಕಾರ್ ಮತ್ತು ಒಂದು ಚಾಕ್ಲೇಟ್ ಕಾರ್ ನಿಂದ್ರಿಸಿದ್ದಾರೆ.

ಈ ಚಿತ್ರದಲ್ಲಿ ಏನಪ್ಪಾ ಅಂದ್ರೆ ಕುತ್ಕೊಂಡು ಪಾರ್ಟಿ ಮಾಡೋದಕ್ಕೆ ಒಂದು ಟೇಬಲ್ ಇಟ್ಟಿದ್ದಾರೆ.

ಇಲ್ಲೇನಪ್ಪಾ ಅಂದ್ರೆ ಪಕ್ಕದಲ್ಲಿ ಟೈಯರ್ ಗಳನ್ನು ಜೋಡಿಸಿ ಜೋಡನೆ ಮಾಡಿ ಇಟ್ಟಿದ್ದಾರೆ.

ಅ ತೇರನಾಗಿ ಇಲ್ಲಿ ಪಾರ್ಕ ಲ್ಲಿ ಒಂದು ಏನೋ ಚಿತ್ರ ಇದೆ.

ಆ ಗೋಡ ತರ ಕಲ್ ಕಲ್ಲುಗಳನ್ನು ಇದೆ ಮೆಟ್ಟಿಲುಗಳಿವೆ ಹತ್ತಲಿಕ್ಕೆ ಅಚ್ಚ ಹಸಿರಿನಿಂದ ತುಂಬಿದೆ.

ಪ್ಲೇಸ್ ಅಲ್ಲಿ ನೀರುಗಳು ಚೆಲ್ಲಿದಾಗ ಇಲ್ಲಿ ಹೊರಗಡೆ.

ಆ ಮೆಡಿಕಲ್ ಸ್ಟೋರ್ ಅಲ್ಲಿ ಒಬ್ಬ ವ್ಯಕ್ತಿ ಏನನ್ನೋ ಖರೀದಿ ಮಾಡುತ್ತಿದ್ದಾನೆ.

ಅಂತಂದ್ರೆ ಬುಕ್ ಸ್ಟಾಲ್ ಅಂತನೂ ಹೇಳ್ಬೋದು.

ಈ ಚಿತ್ರದಲ್ಲಿ ಒಂದು ಶಾಪ್ ಇದು.

ಈ ಚಿತ್ರದಲ್ಲಿ ನಾವು ಟ್ರೈ ಪ್ಯಾಲೇಸ್ ಅಂತ ಕಾಣಬಹುದು ಇಲ್ಲಿ ಗಾಡಿ ಸರ್ವಿಸ್ ನಡೀತಿದೆ ಕಾರು ಗಳ ಸರ್ವಿಸ್ ಮಾಡುತ್ತಿದ್ದಾರೆ.

ಕುತ್ಕೊಂಡಿದ್ದಾನೆ ವ್ಯಾಪಾರ ಮಾಡೋಕೆ ಇನ್ನೊಬ್ಬ ವ್ಯಕ್ತಿ ಕೂಡ ಅದೇ ತರ ಕೂತ್ಕೊಂಡಿದ್ದಾನೆ ಬನೀನ್ ಹಾಕಿ ಆ ಕಡೆ ನೋಡ್ತಾ ಇದ್ದಾನೆ.

ಒಬ್ಬ ಮಹಿಳೆ ಅವ್ರನ್ ಕಡೆನೇ ಅಬ್ಸರ್ವ್ ಮಾಡ್ತಾ ಇದ್ದಾಳೆ.

ಈ ಚಿತ್ರದಲ್ಲಿ ನಾವು ಚಿಕ್ಕ ಮಕ್ಕಳು--

ಅದೇ ತರಾನೇ ಟೈಲ್ಸ್ ಅಲ್ಲಿ ಜೋಡಿಸಿದ್ದಾರೆ ಒಂದು ಬ್ಲಾಕ್ ಕಲರ್ ಪಟ್ಟಿ ಹಾಕಿದ್ದಾರೆ ಕೆಳಗಡೆ ಅ ಅದೇ ತರಾನೇ ಮುಂದುಗಡೆ ಕೌಂಟರ್ ಇದೆ.

ಇಲ್ಲಿ ಏನಪ್ಪಾ ಅಂದ್ರೆ ಮರಗಳನ್ನು ಕೆತ್ತಿ ಬೇರೆ ಬೇರೆ ತರಹದ ಡಿಸೈನ್ಸ್ ಗಳು ಮಾಡಿಟ್ಟಿದ್ದಾರೆ.

ಇಲ್ಲಿ ಏನಪ್ಪಾ ಅಂದ್ರೆ ಹುಡುಗರು ಒಂದು ಹುಡುಗನ ಚಿತ್ರ ಹಾಕಿದರೆ.

ಇದು ಒಂದು ಮಾರ್ಟಾಗಿದೆ ಈ ಮಾರ್ಟ್ ನಲ್ಲಿ ಎಲ್ಲಾ ಐಟಂ ಗಳು ಇದ್ದಾವೆ.

ತರತರನಾಗಿ ಇಲ್ಲಿ ಮೇಲ್ಗಡೆ ಲೈಟಿಂಗ್ಸ್ ಆನ್ ಆಗಿದ್ದಾವೆ.

ವ್ಯಕ್ತಿ ಯಲ್ಲೋ ಕಲರ್ ಟಿಶರ್ಟ್ ಒಂದ ಶಾರ್ಟ್ಸ್ ಹಾಕೊಂಡ್ ನಿಂತ್ಕೊಂಡಿದಾನೆ.

ಮುಂದೆ ಮಣ್ಣು ತೊಡಕ್ಕೆ ಆಯ್ತು ಹೆಲ್ಪ್ ಆಗುತ್ತೆ ಅಂತ ಇಬ್ಬರು ವ್ಯಕ್ತಿಗಳು ನಿಂತ್ಕೊಂಡು ಅಬ್ಸರ್ವ್ ಮಾಡ್ತಿದಾರೆ.

ಈ ಚಿತ್ರದಲ್ಲಿ ನಾವು ಡೆಕೋರೇಷನ್ ಮಾಡ್ತಾಯಿದ್ದಾರೆ.

ರಸ್ತೆಯ ಕಚಡವೆಂದು ಬರದಕ್ಕಂತ ಕೆರೆ ಆಗಿದೆ.

ಆ ಹೊಲಗಳಿದಾವೆ ಎಲ್ಲಾ ಫುಲ್ ಹಚ್ಚ ಹಸಿರಿನಿಂದ ತುಂಬಿದೆ ದೂರದಿಂದ ಗುಂಪು ಗುಂಪಾಗಿ ಗಿಡಗಳು ಕಾಣ್ತಾ ಇದಾವೆ.

ಈ ಚಿತ್ರದಲ್ಲಿ ನಾವು ಟಿ_ಟಿ ನೋಡಬೊದು ಟಿ_ಟಿ ಗಾಡಿ ಏನಂದ್ರೆ--

ಎಲ್ಲಾ ಪ್ಲೇಟ್ ಗಳು ಓಪನ್ ಮಾಡಿ ಇಟ್ಟಿದ್ದಾರೆ ಬಿಸಿಲು ಬಡಿಲಿ ಅಂತ ಹೇಳಿ--

ಅ ಒಂದು ಮೂರ್ನಾಲ್ಕ ಬೆಟ್ಟಗಳನ್ನು ಕಾಣಬೊದು ನಾವು.

ಒಂದು ರಾಜ್ಯದ ಒಂದು ಕಲ್ಚರ್ ಆಗಿದೆ ಇದು.

ಈ ಕಲ್ಚರ್ ಆಕ್ಟಿವಿಟಿ ಅನ್ನು ಒಂದು ಸ್ಟೇಜ್ ಮೆಲೆ ಪ್ರದಕ್ಶನ ಮಾಡ್ತಾಇದಾರೆ.

ಓ ಅದೇ ತರನಾಗಿ ಜನರು ಟೇಬಲ್ ಮೇಲೆ ಕೂತ್ಕೋಕೊಂಡು--